ಹಳದಿ ಬಣ್ಣದ್ ಐತಿ ಒಂದ್ ಕೆಂಪ್ ಬಣ್ಣದ್ ಐತಿ ಒಂದ್ ಕರಿ ಬಣ್ಣದ್ ಐತಿ ಬಗಲ್ ಕೆಂಪ್ ಲೈಟ್ ಐತಿ ಆಹ್ಎರಡ್ ಕರಿ --

ಗಿಡ ಅದಾವ ಆಮೇಲೆ ಹಿಂದೆ ನೀರು ನಿಂತೈತಿ ಇಂದೇ ಗಿಡ ಇದ್ದಾವ ಗೋಲ್ ಗುಂಬಜ ಅದ ಒಂದು ಇದಾಯಿತತಿ ಗೋಲ್ ಗುಂಬಾಜ.